ಇಲ್ಲಿ ಒಂದು ಕಾಂಪ್ಲೆಕ್ಸ್ಕ್ಸ್ ಇದೆ ಇನ್ನೂಕ್ಸ್ ಅಂತ ಮತ್ತೆ ಇಲ್ಲಿ ಒಂದು ಬ್ರಿಡ್ಜ್ ಇದೆ ಈ ಬ್ರಿಡ್ಜ್ ಅಲ್ಲಿ ನಾಲಕ್ಕ್ ಜನ ಲೇಡೀಸ್ ಹೋಗ್ತಾ ಇದಾರೆ ವಾಕ್ ಮಾಡ್ಕೊಂಡು.

ಇಲ್ಲಿ ಒಂದು ಮೈಕ್ ಸೆಟ್ ಅನ್ನ ಫಿಟ್ಟ್ ಮಾಡಿದರೆ ಒಂದ್ ಮಸೀದಿ ಕಾಣ್ಸ್ತ ಇದೆ ಮೇಲೆ ಒಂದು ಉದ್ದ ಆ-ಇದನ್ನ ಕಟ್ಟಿದರೆ ಮತ್ತೆ ಅಲ್ಲಿ ಏಣಿ ಕೂಡ ಆಕಿದರೆ ಅದಕ್ಕೆ.

ಇಲ್ಲಿ ಪಿಯಾನೋನಲ್ಲಿ ಮ್ಯೂಸಿಕ್ ಬರಸ್ತಾ ಇದಾಳೆ ಟಿವಿಲಿ ಮ್ಯೂಸಿಕ್ ರನ್ ಆಗ್ತಾ ಇದೆ ಸ್ವಿಚ್ ಬೋರ್ಡ್ ಇದೆ.

ಇಲ್ಲಿ ನಾಲ್ಕು ಮಂಟಪವನ್ನು ಕೂಡ ಇಲ್ಲಿ ನಾಲ್ಕು ಕಂಬಗಳನ್ನು ಇಟ್ಟಿ ಮಂಟಪವನ್ನು ಕೂಡ ಮಾಡಿದಾರೆ ತುಂಬಾ ಚೆನ್ನಾಗಿ ಡೆಕೊರೇಷನ್ ಅನ್ನು ಮಾಡಿದಾರೆ. ಒಂದು ಚೇರ್ಗಳನ್ನು ಇಟ್ಟಿದಾರೆ --

ಇದು ಮಸೀದಿ ಇದೆ ಇದರ ಸುತ್ತ ಕಾಂಪೌಂಡ್ ಅನ್ನ ಹಾಕಿದ್ದಾರೆ ಹಿಂದಗಡೆ ಗಿಡ ಕೂಡ ಬೆಳೆದಿದೆ. ಈ ಮರದಲ್ಲಿ ಕೆಲವು ಗರಿಗಳು ಮಾತ್ರ ಹಸಿರಾಗಿದೆ.

ಇಲ್ಲಿ ಗೋಡೆಯ ಮೇಲೆ ಎಲ್ಲ ದೇವರ ಫೋಟೋಗಳನ್ನೆಲ್ಲ ಇಲ್ಲಿ ಫೋಟೋ ಪಾ ಇದನ್ನ ಹಾಕಿ ಕಳ್ಸಿದರೆ ಮತ್ತೆ ಇಲ್ಲಿ ಒನ್ನೊಂದು ಫೋಟೋಗಳಲ್ಲೂ ಒಂದೊಂದು--